ಈ ಚಿತ್ರದಲ್ಲಿ ಒಬ್ರು ಅವ್ರ್ ಸೆಲ್ಫಿ ನ ತೆಗಿತಾಯ್ದರೆ ಅವ್ರು ಕೈಗಳು ತುಂಬಾ ದಪ್ಪ ದಪ್ಪದಾಗಿದೆ ಅವ್ರು ಬ್ಲಾಕ್ ಕಲರ್ ಬನಿನ್ ಹಾಕಿದಾರೆ ಬ್ಲಾಕ್ ಕಲರ್ ಪ್ಯಾಂಟ್ ಹಾಕಿದಾರೆ.

ಒಳಗಡೆ ಒಂದು ವೈಟ್ ಕಲರ್ ಶರ್ ಶರ್ಟ್ ಇದೆ ಟೈ ಅನ್ನ ಹಾಕಿದ್ದಾರೆ ತಲೆಗೆ ಟೋಪಿಯನ್ನ ಹಾಕ್ಕೊಂಡಿದ್ದಾರೆ ಅವ್ರ್ ಹಿಂದ್ಗಡೆ ಒಂದು ಗಾಡಿ ನಿಂತಿದೆ ಅದು ಯಲ್ಲೋ ಕಲ್ಲರ್ ಕೆಳಗಡೆ ಅವ್ರ್ ನೆರಳು --

ಈ ಚಿತ್ರದಲ್ಲಿ ಒಂದು ಉಡುಗಿ ನೃತ್ಯವನ್ನು ಮಾಡ್ತಾ ಇದ್ದಾಳೆ ಅವಳ ಕೈ ಕೈಯನ್ನು ಮುಂದೆ ಚಾಚಿದ್ದಾಳೆ.

ಅದರ ಮುಂದುಗಡೆ ತುಂಬಾ ಕಲರ್ಸ್ ಕಲರ್ಸ್ ಆದಂತಹ ಬಲ್ಲೋನ್ಸ್ಗಳನ್ನ ಹಾಕಿದ್ದಾರೆ ಅದ್ರಲ್ಲಿ ವೈಟ್ ಕಲರ್ ಬಲ್ಲೋನ್ ಇದೆ ಗ್ರೀನ್ ಕಲರ್ ಬಲ್ಲೋನ್ ಇದೆ ರೆಡ್ ಕಲರ್ ಬಲ್ಲೋನ್ ಇದೆ ಆದ್ರೆ ಹಿಂದಗಡೆ ಬ್ಯಾನರ್ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಬ್ಬರು ನಿಂತಿದ್ದಾರೆ ಅವರು ಕೈ ಯಲ್ಲಿ ಫೋನ್ ಅನ್ನು ಹಿಡುಕೊಂಡಿದ್ದಾರೆ ಅವ್ರ ಬ್ಯಾಗ್ ಅವ್ರ ಹಿಂದಗಡೆ ಬ್ಯಾಗ್ ಅನ್ನು ಹಾಕಿಕೊಂಡಿದ್ದಾರೆ.